ಈ ಚಿತ್ರದಲ್ಲಿ ನಾವು ಜಿಮ್ ನ ಒಳಾಂಗಣ ದೃಶ್ಯವನ್ನು ಕಾಣಬಹುದು.

ಸ್ಟಾಲಿ ನ ಮುಂದೆ ಆಫರ್ ಇರುವ ವಸ್ತುಗಳನ್ನು ಇಡಲಾಗಿದ್ದು.

ಬಿಲ್ಡಿಂಗ್ ನ ಮುಂದೆ ಹುಲ್ಲು ಆಸಿನ ಸಣ್ಣ ಉದ್ಯಾನವನ ಕಾಣಬಹುದು.

ಹಾಗೆ ಚಿತ್ರಮಂದಿರ ಸೀಟುಗಳಿಗೆ ಕೆಂಪು ಬಣ್ಣದ ಕುಶನ್ ಇರುವುದು ಕಾಣಬಹುದು.

ಈ ಚಿತ್ರದಲ್ಲಿ ನಾವು ಜಾತ್ರೆಯ ವಿದ್ಯುತ್ ಅಲಂಕಾರ ದೃಶ್ಯವನ್ನು ಕಾಣಬಹುದು.

ಚಿತ್ರದಲ್ಲಿ ನಾವು ಕೆಂಪು ಹಳದಿ ನೀಲಿ ಬಣ್ಣದ ಟಿ ಶರ್ಟ್ ಹಾಕಿರುವ ವ್ಯಕ್ತಿಗಳನ್ನು ಕಾಣಬಹುದು.

ಮುಂಭಾಗಿಲಿನ ಹೊರಗಡೆ ತುಂಬ ದ್ವಿಚಕ್ರ ವಾಹನಗಳನ್ನು ನಿಲ್ಲಿಸಿರುವುದನ್ನು ಕಾಣಬಹುದು.

ಹಾಗೆ ಹೋಟೆಲ್ ನ ಮುಂಭಾಗದಲ್ಲಿ ಅಲಂಕಾರಿಕ ಗಿಡಗಳನ್ನು ಇಡಲಾಗಿದೆ.

ಚಿತ್ರದಲ್ಲಿ ಒಂದು ಪೋಲಿ ಗೆ ಹಳದಿ ಮತ್ತು ಕೆಂಪು ಬಣ್ಣವನ್ನು ಹಾಕಿರುವುದನ್ನು ಕಾಣಬಹುದು.

ಈ ವ್ಯಾಪಾರ ಮಳಿಗೆ ಹೆಸರು ಸೆಲೆಕ್ಟ್ ಬುಕ್ ಶಾಪ್ ಎಂದು.

ಗಾರೆ ಕೆಲಸಗಾರರು ತಲೆಯ ಮೇಲೆ ಹೊತ್ತು ಕಾಂಕ್ರೀಟ್ ತಂ ತಂದಿರುವುದನ್ನು ಕಾಣಬಹುದು.

ಹಾಗು ನಾಲ್ಕು ನೈಟ್ ಸ್ಕ್ರೀನ್ ಓಪನ್ ಇರುವುದನ್ನು ಕಾಣಬಹುದು.

ಬಿಲ್ಡಿಂಗ್ ಅಕ್ಕ ಪಕ್ಕದಲ್ಲಿ ದೊಡ್ಡ ದೊಡ್ಡ ಮರಗಳು ಇರುವುದನ್ನು ಕಾಣಬಹುದು.

ಚಿತ್ರದಲ್ಲಿ ನಾವು ಇಂಡಿಯನ್ ಪೋಸ್ಟ್ ಬ್ಯಾಂಕ್ ನ ಎ_ಟಿ_ಎಂ ಚಿತ್ರವನ್ನು ಕಾಣಬಹುದು.

ಈ ಕಾಫಿ ಶಾಪ್ ನಲ್ಲಿ ರೆಡಿ ಕಾಫಿ ಬೀನ್ಸ್ ಮಷೀನ್ ಕಾಣಬಹುದು ಹಾಗೇ--